ಮುಂದ್ಗಡೆ ವೈಟ್ ಕಲರ್ ಬಿಲ್ಡಿಂಗ್ ಕಾಣುತ್ತಿದೆ.

ಇದು ಒಂದು ಶೋರೂಮ್ ತರ ಕಾಣುತ್ತಿದೆ.

ಅದರಲ್ಲಿ ಜಾತ್ರೆ ತರ ಕಾಣುತ್ತಿದೆ ಮೇಲ್ --

ಮತ್ತು ತೆಳಗೆ ಮ್ಯಾಟ್ ಸಹ ಇದೆ.

ಒಬ್ಬರು ಒಂದು ಕಾರಿನ ಬೋನೆಟ್ ಅನ್ನು ತೆಗೆದು ಅದನ್ನು ರಿಪೇರಿ ಮಾಡುತ್ತಿದ್ದಾರೆ.

ಈ ಇಮೇಜಿನಲ್ಲಿ ಟು ವಿಲರ್ ಗ್ಯಾರೇಜ್ ಕಾಣುತ್ತಿದೆ.

ಇಲ್ಲಿ ಯುನೈಟೆಡ್ ಏಟಿನ ಎಂದು ಬರೆದಿದ್ದಾರೆ.

ಮತ್ತು ನಾಲ್ಕೈದು ಜನ ಒಳಗಡೆ ಹೋಗುತ್ತಿದ್ದಾರೆ.

ಹಾಗು ಆ ರೆಸಾರ್ಟಿ ನಲ್ಲಿ ಆ ಗುಡಿಸಲು ಥರಾ ಇಮೇಜ್ ಕಾಣುತ್ತಿದೆ.

ಅವರ ಕೈಯಲ್ಲಿ ಕೆಂಪು ದಾಗ ಮತ್ತು ಹಳದಿ ದಾಗ ಕಾಣುತ್ತಿದೆ.

ಈ ಇಮೇಜ್ ಇನಲ್ಲಿ ಫಿಶ್ ಮಾರ್ಕೆಟ್ ತರ ಕಾಣುತ್ತಿದೆ.

ಮತ್ತು ಇದರಲ್ಲಿ ಸಣ್ಣ ಫಿಷು ದೊಡ್ಡ ಫಿಷು ತುಂಬಾ ಫಿಶ್ ಗಳಿವೆ.

ನದಿಯೆ ಗೆ ಬ್ರಿಡ್ಜ್ ಅನ್ನು ಕಟ್ಟಿದ್ದಾರೆ.

ಮತ್ತು ಪಕ್ಕದಲ್ಲಿ ಒಂದು ಬ್ಲೂ ಕಲರ್ ಸ್ಕೂಟಿ ಸಹ ಇದೆ.

ಈ ಫೋಟೋದಲ್ಲಿ ಎರಡು ಕಿಟಕಿಗಳು ಕಾಣುತ್ತಿವೆ.

ಇದರ ಹೆಸರು ಸೋನಾಟ ಟಾಟಾ ಪ್ರಾಡಕ್ಟ್ ಇಂದು ಬ್ಯಾನರ್ಸ್ ಸಹ ಹಾಕಿದ್ದಾರೆ.

ಸರ್ವಿಸ್ ಸ್ಪೇರ್ ಪಾರ್ಟ್ಸ್ ಎಕ್ಸರ್ಸೈಸ್ ವಾಷಿಂಗ್ ಬಾಡಿ ಶಾಪ್ ಅಂತ ಬರ್ದಿದೆ ಒಂದು --

ಈ ಇಮೇಜಿ ನಲ್ಲಿ ತುಂಬಾ ಟೀ ಶರ್ಟ್ಸ್ ಗಳು ಕಾಣುತ್ತಿವೆ ಒನ್--

ಮತ್ತು ಸ್ಪೋರ್ಟ್ಸ್ ಸ್ಟೈಲ್ ಎಂದು ಬ್ಯಾನರ್ ಸಹ ಹಾಕಿದ್ದಿದೆ.

ಹಾಗು ವೈಟ್ ಕಲರ್ ಸಹ ಇದೆ.

ಈ ಇಮೇಜಿನಲ್ಲಿ ನೀವು ಟ್ರ್ಯಾಕ್ಟರ್ ಟ್ರಾಲಿಯನ್ನು ಸಹ ಕಾಣಬಹುದು.

ಹಾಗೂ ಬೆಂಕಿ ಹಾರಿಸುವುದು ಗೋಡೆಗೆ ಹಾಕಿದ್ದಾರೆ.

ಈ ದೃಶ್ಯದಲ್ಲಿ ಒಂದು ಅಪೋಲೋ ಟೈರ್ಸ್ ಎಂಬ ದೊಡ್ಡ ಗ್ಯಾರೆಜ್ ಥರ ಕಾಣುತ್ತಿದೆ.

ಅದರ ಮೇಲೆ ಗೇಟ್ ನಂಬರ್ ಫೋರ್ ಎಂದು ಬರೆದಿದೆ.

ಮತ್ತು ಮುಂದುಗಡೆ ಒಂದು ಬೋಟು ಹೋಗುತ್ತಿದೆ.